ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನೆಂದರೆ ಇದೊಂದು ಬೆಳಗಾಂ ನ ಚಿತ್ರವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಒಂದು ಪಾರ್ಕಿನ ಚಿತ್ರವಾಗಿದೆ.

ಬೆಳಗಾವಿನ್ ಒಂದು ಚಿತ್ರಣವಾಗಿದೆ ಇದ್ರಲ್ಲಿ ಕಾಣುತಿರುವುದು --

ಕರಿ ಒಂದು ಸ್ಟ್ಯಾಚು ಇದೆ.

ಈ ಚಿತ್ರದಲ್ಲಿ ನಾವು ನೋಡುತಿರುಏನಂದ್ರೆ ಇದು ಒಂದು ಇದರಲ್ಲಿ ಕಾಣುತಿರುದ್ ಇದೊಂದು ಬೆಳಗಾಂನ ಒಂದು ದೇವಸ್ಥಾನ ಚಿತ್ರವಾಗಿದೆ .

ಈ ಚಿತ್ರದಲ್ಲಿ ನಾವು ನೋಡುತ್ತಿರಿವುದೇನೆಂದರೆ ಇದೊಂದು ಒಂದು ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಇದು ಒಂದು ಪಕ್ಕದಲ್ಲಿ ಒಂದು ಕಂಬದ ರೀತಿಯಲ್ಲಿದೆ ಆ ಕಡೆ ಈ ಕಡೆ ಗಿಡಗಂಟಿದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೇನೆಂದರೆ ಇದು ಒಂದು ಬೆಳಗಾಂನ ಒಂದು ಚಿತ್ರಣವಾಗಿದ್ದು ಇದರಲ್ಲಿ ನಾವು ನೋಡಬಹುದು ನೀರು ಕೂಡಾ ಹರಿಯುತ್ತಿದೆ ಸುತ್ತಲೂ ಒಂದು ಹಳ್ಳದ ರೀತಿಯಲ್ಲಿ ಇದೆ. ಎತ್ತರವಾಗಿ--

ಈ ಚಿತ್ರದಲ್ಲಿ ನಾವು ನೋಡುತ್ತಾ ಇರುವುದೇನೆಂದರೆ ಬೆಳಗಾಮಿನ ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಇದೊಂದು --